ಮತ್ತೆ ನಮಗೆ ಅವಕಾಯ್ ಅವಕಾಶಗಳಿದ್ದಾಗ ಬ್ಯಾಂಕಿನಿಂದ ಬಿಡಿಸು ಬಿಡಿಸಿಕೊಂಡು ಬರುತ್ತೇವೆ ಅವರಿಂದ ಮತ್ತೆ --

ಆದ್ರೆ ಅಹ್ ಅದ್ರಿಂದ ಮತ್ತೆ ಎ.ಟಿ.ಎಮ್ ಅನ್ನು ತೆಗೆದುಕೊಳ್ಳುಬರುತ್ತೆ .

ಅಲ್ಲಿ ಎಲ್ಲಾ ತಿರಗಾಡಿ ನೋಡಿಕೊಂಡು ಬರುತ್ತೇವೆ.

ನಮ್ಮ ಶಾಲೆ ನೋಡಲು ಚಂದವಾಗಿ ಅಂದವಾಗಿ ಕಾಣುತ್ತಿದೆ ಅದ್ರಿಂದ --